ನಾವ್ ಮತ್ತೇ, ಅಲ್ಲಿಂದ beach ಗೆ ಬಂದು, ಕಾಪು beach ಗೆ.

ಹೌದ್ ಹೌದು. ಅಲ್ಲಿ beach ಗೆ ಬರುವಾಗ ಒಳ್ಳೇ ಬಿಸ್ಸಿಯಾಗ್ತದೆ, . ಹೌದ್ ಹೌದು. ಹಾ ನಿಮ್ಗೆ, ತನಾಝ್ ಎಲ್ಲಾ touch ಅಲ್ಲಿದ್ದಾರಾ? ಹಾ ತನಾಝ್ touch ಅಲ್ಲಿದ್ದಾರೆ, ಹೌದು. last time ನಾವು ಒಟ್ಟಿಗೆ ಹೋದದ್ದು. ತನಾಝ್ಸ್ , friends ಎಲ್ಲಾ ಇದ್ರು. ಹಾ ಹೌದಾ? ನಾವ್ ಒಟ್ಟಿಗೇ ಹೋದದ್ದು. ಹೌದೌದು. ಹಾ ಅವ ಬೆಂಗ್ಳೂರಲ್ಲಿ ಇದ್ದ ಅಂತ ಗೊತ್ತಿತ್ತು. ಅವ್ರೆಲ್ಲ ಇದ್ರೆ ಒಂದು ಮತ್ತೊಂದ್ ಸಲ ಹೋಗ್ವಾ ಅಂತ. ಹಾ ಹೋಗ್ವ ಹೋಗ್ವ ಒಂದ್ ಸಲಿ plan ಮಾಡ್ವ, ನಾವೆಲ್ಲ ಒಟ್ಟಿಗೆ ಹೋಗುವ. ಹಾ. ಯಾ ಇವ್ರು ಪ್ರವೀಣಾ ಎಲ್ಲಾ ಇದ್ದಾರಾ? number ಇದ್ಯಾ? ಪ್ರವೀಣಾ last time ಸಿಕ್ಕಿದ್ರು.

ಆಹ್ number ನಾನು ಅವ್ರು group ಇದೆ.

ಅವ್ನಿಗೆಲ್ಲಾ message ಮಾಡ್ತೇನೆ. ನಾವ್ friends ಎಲ್ಲಾ ಒಟ್ಟು ಸೇರಿ, trip ಗೆ ಹೋಗುವಾ ಅಂತ.

ಆಹ್ ಒಂದು ದಿನ okay ಅಲಾ? ಆದಿತ್ಯವಾರ?

ಆಹ್ ತೊಂದ್ರೆ ಇಲ್ಲ, ಆದಿತ್ಯವಾರ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ವರ್ಗೆ ಬರ್ಬೋದು. ಹಾ, ಹೌದು. ಆ ಯಾವ್ದು. ಆ ರೀತಿ ಯಾವ place ಇದೆ? ಒಂದು ಕೂಡ್ಲು falls ಇದೆ, ಆಮೇಲೆ.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

ಕೂಡ್ಲಾದ್ರೆ ಒಂದು ದಿನಕ್ಕೆ ಹೋಗಿ, ಅಲ್ಲಿಯೇ ಸ್ವಲ್ಪ ಎಷ್ಟು ಹೊತ್ತು ಬೇಕಾದ್ರೂ ಇರ್ಬೋದು.

ಹ. ಮತ್ತೇ ದೂರ ದೂರ ಆದ್ರೆ ಅದು ಕಷ್ಟ ಆಗ್ತದೆ, ಹೋಗಿ ಬರ್ಲಿಕ್ಕೆಲ್ಲ.

ಆಹ್ ನಾನು ನಿಮ್ಗೆ ಒಂದು ಹತ್ತ್ ಹದ್ನೈದು ಜನ ಇದ್ರೆ ಒಳ್ಳೆದಲ್ಲಾ?

ಆಹ್ ನಾನು ನಿಂಗೆ, ಮತ್ತೇ call ಮಾಡ್ತೇನೆ, ಎಲ್ಲಾ friends ಗೆ ಹೇಳಿ.

ಒಂದು ಎರಡ್ - ಮೂರು ಆದಿತ್ಯವಾರ ಬಿಟ್ಟು, ಮೂರ್ನೇ ಆದಿತ್ಯವಾರ ಎಲ್ರೂ

Hai ಅನೂದ್ ಹೇಗಿದ್ಯಾ?

ಹೌದಾ? ಹೇಗೆ ಶೀತ ಆದದ್ದು? ಮದ್ದಿಗೆಲ್ಲ ಹೋಗಿಲ್ವಾ?

ಮೊನ್ನೆ ಕೆಲ್ಸದಿಂದ ಬರುವಾಗ, ಮಳೆ ಎಲ್ಲ ಸಿಕ್ಕಿತು. ಹಾಗೆ ಶೀತ, ಕೆಮ್ಮು ಎಲ್ಲ start ಆಗಿದೆ next day ನೇ ಮದ್ದಿಗೋಗ್ಲಿಕ್ಕೆ time ಯೇ ಸಿಗ್ಲಿಲ್ಲ.

ಹೌದಾ? ನಂಗೆಸ ಮೊನ್ನೆ ಶೀತ ಶುರುವಾಗಿತ್ತು. ಈಗ ಏನಂದ್ರೇ, ವಾತಾವರಣ ಎಲ್ಲ ಬದಲಾಗ್ತಾ ಇರತ್ತೆ ಅಲ್ವಾ? ಒಮ್ಮೆ ಮಳೆ, ಒಮ್ಮೆ ಚಳಿ, ಬಿಸ್ಲು ಹಾಗೆ ಅದ್ರಿಂದಾನೇ ಶೀತ, ನೆಗಡಿ, ಕೆಮ್ಮು ಅದೆಲ್ಲ ಶುರುವಾಗಿದ್ದು. ಮತ್ತೆ ನಾನು ದಿನಾಲೂ ರಾತ್ರಿ ಹೊತ್ತು ಕಷಾಯ ಎಲ್ಲ ಮಾಡಿ ಕುಡಿತಾ ಇದ್ದೆ, ಹಾಗಾಗಿ ಇವಾಗ ಸ್ವಲ್ಪ ಅದ್ರಿಂದಾನೆ ಕಡಿಮೆ ಆಗಿದ್ದು.

ಹೌದು, ವಾತಾವರಣದ್ದು ಹೇಳಿಕ್ಕೆನೇ ಆಗುದಿಲ್ಲ. ಯಾವಾಗ ಮಳೆ ಬರ್ತದೋ, ಯಾವಾಗ ಬಿಸಿಲು, ಯಾವಾಗ ಚಳಿ, ಹೇಳಿಕ್ಕೆನೇ ಆಗುದಿಲ್ಲ. ಅಲ್ಲ ನೀವು ಕಷಾಯಕ್ಕೆ ಎಂತ ಹಾಕಿದ್ದೀರಿ?

ಅದು ಸ್ವಲ್ಪ ನೀರಿಗೆ, ಅರ್ಶಿಣದ್ ಕೊಂಬು ಮತ್ತೆ ಕಾಳ್ಮೆಣ್ಸು, ಶುಂಠಿ ಅದೆಲ್ಲ ಕುಟ್ಟಿ, ಎಲ್ಲ ಪುಡಿ ಮಾಡಿ ಇಟ್ಕೊಂಡು, ಅದನ್ನ ಹಾಕಿ, ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕಿ ಸರಿಯಾಗಿ ಕುದಿಸ್ಕೊಳ್ಬೇಕು. ಅದ್ರ ಅಂಶ ಎಲ್ಲ ಬಿಡುವ ತನಕ ಕುದಿಸ್ಕೊಳ್ಬೇಕು. ಮತ್ತು ಅದನ್ನ, ಸ್ವಲ್ಪ ಬಿಸಿ ಬಿಸಿಯಾಗಿಯೇ ಕುಡಿಬೇಕು. ಹೀಗೆ ಮಾಡೋದ್ರಿಂದ ಶೀತದ್ ಜೊತೆಗೆ ಕೆಮ್ಮು, ಕಫ ಅದೆಲ್ಲ ಕಡಿಮೆ ಆಗತ್ತೆ.

ಅದು continuous ದಿನಾ ಕುಡೀಬೇಕಾ?

ಬೇಗ ಕಮ್ಮಿ ಆಗ್ತದಾಂತಲ್ಲ? ಮತ್ತೇ ತುಳ್ಸಿ ಎಲೆಯದ್ದುಸ, ಬಾಡಿಸಿ, ಅದ್ರದ್ದು ರಸ ತೆಗ್ದು, ಸ್ವಲ್ಪ ಜೇನು ತುಪ್ಪ ಎಲ್ಲ ಹಾಕಿ, ಕುಡ್ದ್ರೆ ಕಮ್ಮಿ ಆಗ್ತದೆ ಕೆಮ್ಮು, ಶೀತ. ಹೌದು. ಜೇನುತುಪ್ಪ ಹಾಕಿ ಇದನ್ ಕೊಡೋದ್ರಿಂದ, ಎಲ್ಲರಿಗೂ ಕುಡೀಲಿಕ್ಕೆ ಒಳ್ಳೆದಾಗ್ತದೆ. ಮಕ್ಳೆಲ್ಲಾ ಜೇನ್ತುಪ್ಪಾ ಎಲ್ಲ ಜಾಸ್ತಿ ಇಷ್ಟ ಪಡ್ತಾರಲ್ಲ? ಹಾಗಾಗಿ ಜೇನುತುಪ್ಪಾನಾ ಅದ್ರ ಜೊತೆ ಬೆರಕೆ ಮಾಡೋದ್ರಿಂದ .

ಹೌದು. ಈಗ್~ ಈಗ, ಚಳಿಯಿಂದ ನಾವು ಯಾವತ್ತೂ sweater ಎಲ್ಲಾ ಹಾಕೊಂಡು ಹೋಗ್ಬೇಕು, ಹೊರಗೆ. ಅದೇ ಸ್ವಲ್ಪ cold ಎಲ್ಲ ಹಿಡಿಯುದಿಲ್ಲ ನಮ್ಗೆ.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 ಬಿಸಿ ನೀರನ್ನೇ ಜಾಸ್ತಿ ಕುಡೀತಾ ಇರ್ಬೇಕು. ಹಾಗೇನೇ ತಣ್ಣಗಿನ ನೀರು, ಅದೆಲ್ಲ ಕುಡಿಯುದ್ ಸ್ವಲ್ಪ ಅದ್ರಿಂದಾನೇ ದೂರ್ ದೂರ ಇರ್ಬೇಕು.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

ಮತ್ತೆ ಧೂಳಿಗೆಲ್ಲ ಹೋಗುವಾಗ ಸ್ವಲ್ಪ ಬಟ್ಟೆ ಎಲ್ಲಾ ಕಟ್ಕೊಂಡು ಹೋದ್ರೆ, ಅದ್ರಿಂದಸ ಸ್ವಲ್ಪ ಶೀತ ಎಲ್ಲ ಆಗುವುದು ಆಗ್ತದೆ ಕೆಲವರಿಗೆ.

ಹಾ, ಹೌದು. ಮತ್ತೆ ನಮ್ಗೆ ಶೀತ ಶುರುವಾಗೊ time ಅಲ್ಲಿ ನಾವು, ಈ ಬಿಸಿ ನೀರಿಗೆ vicks ಅನ್ನು ಹಾಕಿ ಅದ್ರ ಶಾಖ ತಗೋಳೋದ್ರಿಂದ, ಮೂಗ್ ಕಟ್ಟಿದ್ದು ಅದೆಲ್ಲ ಸ್ವಲ್ಪ ನಿರಾಳ ಆಗತ್ತೆ.

ಹೌದು. ನಾನು ನಿನ್ನೆ ಹಾಗೇನೇ ಮಾಡಿದ್ದೆ. ತುಂಬಾ ಮೂಗ್ ಕಟ್ತಿತ್ತು. ಹಾಗೇ, ಸ್ವಲ್ಪ vicks ಹಾಕಿ, ಆಹ್ ಶಾಖ ತಕೊಂಡ್ನಂತ್ರ ಸ್ವಲ್ಪ ಕಮ್ಮಿ ಆಯ್ತು.

ಹೌದಾ? ಹಾಗೆ ಕಷಾಯ ಮಾಡಿ ಕುಡಿ. ಅದ್ರಿಂದಾನೇ ಕಡಿಮೆ ಆಗತ್ತೆ. ಹೌದು, ಕಷಾಯ ಮಾಡ್ತೇನೆ ನೀನ್ ಹೇಳಿದ್ದು. ಆ ತರಾನೇ ಮಾಡ್ತೇನೆ. ಹೀಗೆ ಕಮ್ಮಿ ಆಗ್ಲಿಲ್ಲಾಂದ್ರೆ ಮತ್ತೆ ಹೋಗ್ತೇನೆ, doctor ಹತ್ರ.

ಸರಿ, ನನ್ಗೆ ಕೆಲಸ ಉಂಟು. ನಾನ್ ನಿನ್ಗೆ ಮತ್ತೆ ಕರೆ ಮಾಡ್ತೇನೆ ಆಯ್ತಾ?

ಹಾ ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ?

ಹಾ ನಾನ್ಸಾ ಆರಾಮ್, ಮತ್ತೆ ಎಂಥ ಮಾಡ್ತಿದ್ದಿ ಈವಾಗ?

ಏನಿಲ್ಲ ಈಗಾ class ಎಲ್ಲ online ಇದೆ ಹಾಗೆ ಅದಕ್ಕೆ ಕಾಯ್ತಿದ್ದೇನೆ.

ನಾವ್ಸಾ ಸ್ವಲ್ಪ agriculture ಬಗ್ಗೆ ಮಾತಾಡ್ತಾ ಇದ್ವಿ, ಸ್ವಲ್ಪ agriculture ಮಾಡುವ ಅಂತ. ಹಾ ಹಾ . ನಿಮ್ದು ಮುಂಚೆ ಇದು ಭತ್ತ ಎಲ್ಲ ಬೆಳೆತಿದ್ರಲ್ಲಾ ನೀವು? ಹಾ ಹೌದು, ಈಗ ಇಲ್ಲ ಮುಂಚೆ ಇತ್ತು.

ಹಾ ಈಗ ಆ ಸ್ವಲ್ಪ ಸ್ವಲ್ಪ ಅಂದ್ರೆ ಸಣ್~ ಸಣ್ದು ಮಾಡತೆ ಅಂದ್ರೆ ಈಗ ಈ ಆಹ್ ತರಕಾರಿ ಅದೆಲ್ಲ ಇದಿಯಲ್ಲ ಅದರೆಲ್ಲ ಮಾಡ್ತಾರೆ ಈಗ ಆ ಮುಂಚೆ ಎಲ್ಲ ತುಂಬಾ ಇತ್ತು.

ನಾನ್ ಅದೇ ಅದರ ಬಗ್ಗೆ ಕೇಳುವ ಅಂತ phone ಮಾಡಿದ್ದು ನಿಮಗೆ.

ಸ್ವಲ್ಪ ಜಾಗ ತಗೊಂಡಿದ್ದೇವೆ, ಅದರಲ್ಲಿ ತೋಟ ಮಾಡುವವ, ಭತ್ತ ಬೆಳೆಯುವ ಎಂಥ ಅಂತ ನಮ್ಗೆ idea ಇಲ್ಲ ಈಗ.

ನಿಮಗೆ ಅಂದ್ರೆ ಇದು ಭತ್ತದಲ್ಲಿ ಲಾಭ ಎಲ್ಲ ಸಿಗ್ತದಾ?

ಅಂದ್ರೆ ಅದು ಆ ನನ್~ ನಾನು ಅಷ್ಟು ಗೊತ್ತಿಲ್ಲ ನನಗೆ, ನನ್ನ ಅಮ್ಮ ಅದೆಲ್ಲ ನೋಡ್ಕೊಳ್ತಾ ಇದ್ದಿದ್ದು, ನಾನ್ ಅವರಿಗೆ ಒಂದು ಸಹಾಯಕ್ಕೆ ಹೋಗ್ತಾ ಇದ್ದೆ, ಅಷ್ಟೇ ಅಂದ್ರೆ ಈಗ ಈಗ ಅದೆಲ್ಲ ಬಿಟ್ಟಿದ್ದಾರೆ ಅಮ್ಮ ಅಮ್ಮ ಕೂಡ ಭತ್ತ ಎಲ್ಲ ಬೆಳೆಯೋದಿಲ್ಲ ಈಗ. ಈ ತರಕಾರಿ ಅದೆಲ್ಲ ಹಾಕ್ತಾರೆ, ಈ ಬದನೆ ಮತ್ತೆ ಬೆಂಡೆಕಾಯಿ ಆ ತರದೆಲ್ಲ ಇದೆ. ತರಕಾರಿಯಲ್ಲೆಲ್ಲ ಸ್ವಲ್ಪ ಒಳ್ಳೇದಾಗ್ತದೇ ಏನೋ ಅಲ್ಲಾ ಗೊಬ್ಬರ . ಹಾ ಹೌದೌದು, ಆಮೇಲೆ ನಿಮ್ಗೆ ತುಂಬಾ ಆದರೆ ಮತ್ತೆ ಮಾರ್ಲಿಕ್ಕೆ ಎಲ್ಲ ಇಡ್ಬೋದು ಅಲ್ವಾ? ಎಲ್ಲ ಆದ್ರೆ ಮಾರ್ಲಿಕ್ಕೆ ಎಲ್ಲ ಕೊಡ್ತಾರೆ ಆಮೇಲೆ ಆ ಕಡೆ ಪಕ್ಕದ್ಮನೆ ಅವರೆಲ್ಲ ತಗೊಳ್ತಾರೆ ಸ್ವಲ್ಪ ಸ್ವಲ್ಪ ಅವರಿಗೆ ಬೇಕಾದದ್ದು ಹಾಗೆಲ್ಲಾ.

ಮತ್ತೆ ಭತ್ತ ಬೆಳೆದ್ರೆ ಸಾ ಕೆಲಸ ತುಂಬಾ ಆಗ್ತದೆ ಅದಕ್ಕಿಂತ ಈ ತರಕಾರಿ ಬೆಳೆದ್ರೆ ಒಳ್ಳೆ ಸ್ವಲ್ಪ . ಇಲ್ಲದಿದ್ರೆ ಅದನ್ನು ಆ ಅಂದ್ರೆ ಅದು ತೆಗಿಲಿಕ್ಕೆ ಎಲ್ಲ ಜನ ಎಲ್ಲ ಬೇಕಲ್ಲ ಈಗ ಅದು ಕೂಡ ಈಗಿನವರಿಗೆ ಯಾರಿಗೂ ಗೊತ್ತಿಲ್ಲ ಅದೆಲ್ಲ. ಹೌದು ಈಗ ಜನ ಸಿಗೋದಿಲ್ಲ ಅದೇ ಕಷ್ಟ ಅಲ್ಲಾ? ಹಾ ಹೌದು ಅದೇ ಆಮೇಲೆ ಅದರಲ್ಲಿ ತುಂಬಾ ಕೆಲಸ ಇರುತ್ತೆ, ಅದಕ್ಕಿಂತ ತರಕಾರಿ ಎಲ್ಲ ಬೆಳೆದರೆ ಆ ಅಂದ್ರೆ ಅದನ್ನೊಂದು ಒಂದು ನೆಡೋದು ಅದೊಂದೇ ಒಂದು ಕೆಲ್ಸ, ಒಂದು ನೀರು ಬಿಡ್ತಿದ್ರೆ ಆಯ್ತು ಅದಕ್ಕೆ ಅಷ್ಟೇ. ಬದನೆಕಾಯಿ ಅದಾದ್ರು ಆ ಅದಕ್ಕೆ ಆ ಗಿಡ ಆದಮೇಲೆ ತುಂಬಾ ಸಮಯ ಬೇಕಂತ ಏನು ಇಲ್ಲ ಸ್ವಲ್ಪ ಸಮಯದಲ್ಲಿ .

ನಾನು ನಿಮ್ದು ತೋಟಕ್ಕೆ ಒಮ್ಮೆ ಬರ್ತೇನೆ ಹೇಗೆಲ್ಲ ನೋಡಿ ನಾನು ಅದೇ ಮಾಡ್ತೇನೆ ಹಾಗಾದ್ರೆ. ಹಾ ಆಯ್ತು ಬನ್ನಿ, ನೀವು ಯಾವಾಗಾಂದ್ರೂ ಬಿಡು~ ಬಿಡುವು ಮಾಡಿ ಮತ್ತೆ .

ಹಾ ನಂದು ಆಯ್ತು, ಈಗ just . ಹೂಂ. ನೀವೆಲ್ಲಿರೋದ್ ಈಗ?

ನಾನು ನಾನು ಮಂಗಳೂರಲ್ಲೇ, ಇನ್ನು ಹೋಗ್ಬೇಕು ಇನ್ನು ಬೆಂಗಳೂರಿಗೆ ಎರಡ್ ದಿನ ಬರಿ.

ಹಾ ಹಾ ಹಾ, okay ಏನು plan ಏನಾದ್ರು ಇದ್ದೀಯ ಅಂದ್ರೆ, trip ತರ ಹೋಗ್ತಿರೋದ ಇಲ್ಲ ಹೇಗೆ?

ಹೇ ಇಲ್ಲ ಇಲ್ಲ, ನಾನು ಅಂದ್ರೆ ಅಲ್ಲೇ shift ಆಗಿದ್ದೇನೆ ಇಲ್ಲೇ ಇದ್ದದ್ದು ಇಷ್ಟ್ ದಿನ ಆ ಹಾಗೆ ಈಗ ಎರಡ್ ದಿನಕ್ಕೆ ಈಗ ಆ ಊರಿಗ್ ಬಂದಿದ್ದೆ.

Okay ಹೋಗಿದ್ಯಾ? ನಾನು ಅಂದ್ರೆ ಹಾ, ಕಳೆದ ವರ್ಷ friends ಒಟ್ಟಿಗೆಲ್ಲ ಹೋಗಿದ್ದೆ. ಮೂರ್ ದಿನ trip ಹೋಗಿದ್ದೆ.

ಇನ್ನು ಈ ವರ್ಷ ನೋಡ್ಬೇಕಷ್ಟೆ, ನಾನ್ ಹೋಗಿದ್ದು ಗೋವಾಗ್.

ಹಾ ಹಾ ಹಾ, ಅಂದ್ರೆ ಎಷ್ಟ್ ಜನ ಹೋಗಿದ್ರಿ?

ನಾವು ಒಂದು ಐದು ಜನ ಇದ್ವಿ, ಆ ಶುಕ್ರವಾರ ಹೋಗಿ ಆದಿತ್ಯವಾರ ವಾಪಾಸ್ ಬಂದ್ವಿ.